ಚಿತ್ರ ಒಂದರಲ್ಲಿ ನಾವು ಒಂದು ಹಿಂದೂವಾದಿ ಡಕಾಗರ್ ಅನ್ನು ನೋಡುತೀವಿ ಅಂದ್ರೆ ಒಂದು ಪೋಸ್ಟ್ ಆಫೀಸ್ ಅನ್ನು ನಾವು ನೋಡ್ತಿವಿ. ಪೋಸ್ಟ್ ಆಫೀಸ್ ಒಲ್ಗಡೆ ಒಂದು ಬಾಕ್ಸ್ ಪೋಸ್ಟ್ ಬಾಕ್ಸ್ ಅನ್ನು ಕೆಂಪು ಬಣ್ಣದ ಒಂದು ಪೋಸ್ಟ್ ಬಾಕ್ಸ್ ಅನ್ನ ಇರೀಸಿದ್ದಾರೆ. ಅದನ್ನ ನಾವು ನೋಡಬಹುದು.

ಕೆಂಪು ಮತ್ತೆ ಬಿಳಿ ಬಣ್ಣದಿಂದ ಕೂಡಿರುವಂತ ಈ ಒಂದು ಅಂಚೆ ಕಚೇರಿ ಕಟ್ಟಡ ನಮಿಗೆ ಕಾಣುಸ್ತಾ ಇದೆ

ಚಿತ್ರದಲ್ಲಿ ಒಂದು ಪೋಸ್ಟ್ ಆಫೀಸ್ ನ ಬೆಳಗಾವಿಯ ಪೋಸ್ಟ್ ಆಫೀಸ್ ನ ಒಳಭಾಗವನ್ನು ನಾವು ನೋಡ್ತಿವಿ ಅಲ್ಲಿ ಎರಡು ಟ್ಯೂಬ್ಲೈಟ್ಗಳನ್ನ ಹಾಕಿದ್ದಾರೆ ಒಂದು ಫ್ಯಾನ್ ಇದೆ ಮತ್ತೆ ಒಳಗೆ ಯಾರು ಕೂಡ ವ್ಯಕ್ತಿಗಳು ಇರುವುದು ನಮಗೆ ಕಂಡು ಬರುತ್ತಿಲ್ಲ.

ಯಶ್ ಹಾಸ್ಪಿಟಲ್ ಅಂತ ಫಲಕವನ್ನು ಹಾಕಿದ್ದಾರೆ ಮತ್ತೆ ಕನ್ನಡ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಹಾಕಿದ್ದಾರೆ ಕ್ರಿಟಿಕಲ್ ಕೇರ್ಸೆಂಟರ್ .

ಚಿತ್ರದಲ್ಲಿ ನಾವು ಒಂದು ಬೆಳಗಾವಿಯ ಒಂದು ಅಂಚೆ ಕಚೇರಿ ಒಂದು ಡಾಕ ನಾವು ನೋಡಬಹುದು ಭಾರತೀಯ ಡಾಕ ಅಂತ ಕೂಡ ನಾವು ಇದನ್ನ ಕರೆಯಬಹುದು. ಇಂಡಿಯನ್ ಪೋಸ್ಟ್ ಆಫೀಸ್ ಸೋ ಒಳಗೆ ಒಬ್ಬ ಮಹಿಳೆ ಕುಳಿತುಕೊಂಡಿದ್ದಾರೆ.

ಚಿತ್ರದಲ್ಲಿ ನಾವು ನೋಡಬಹುದು ಮಂದಾರ ಪ್ಯಾಲೆಸ್ ಹೋಟೆಲ್ ಅನ್ನ ನೋಡಬಹುದು ಹೋಟೆಲ್ ಮಂದಾರ ಪ್ಯಾಲೇಸ್ ಅನ್ನ ನೋಡಬಹುದು.

ಚಿತ್ರದಲ್ಲಿ ನಾವು ನೋಡಬಹುದು ಜೀವನ್ ರೇಖಾ ಹಾಸ್ಪಿಟಲ್ ಅಂತ ಅಲ್ಲಿ ದೊಡ್ಡಧಾಗಿ ಬರೀದಿದಾರೆ ಅದೇ ಮುಂದೆ ನೋಡಿದರೆ --

ಆಮೇಲೆ ಅಹ್ ಅದರ ಒಂದು ಮೇಲ್ಚಾವಣಿ ತುಂಬಾ ಸುಂದರವಾಗಿದೆ ಹಾಗು ಅಲ್ಲಿರುವ ಟೇಬಲ್ ವ್ಯವಸ್ಥೆ ಅತಿ ಸುಂದರವಾಗಿದೆ.

ಚಿತ್ರದಲ್ಲಿ ಒಂದು ರೆಸೆಪ್ಟಿವ್ನ್ ಕೌಂಟರ್ಅನ್ನ ನಾವು ನೋಡಬಹುದು ನೌತಾರ ಅಂತ ಅನ್ನೋದು ಇದರ ಒಂದು ಹೆಸರು ಆದ್ರೆ ಇದು ಹಾಸ್ಪಿಟಲ್ ಆ ಅಥವಾ ಸ್ಕೂಲ್ ಅಹ್ ಅಥವಾ ಇನ್ನ ಬೇರೆ ಯಾವ್ದೋ ಅಂದು ರೆಸೆಪ್ಟಿವ್ನ್ ಕೌಂಟರ್ ಆ--

ಯಾವುದೋ ಒಂದು ನವಿಲ್ಲ ಆಕಾರವನ್ನು ಕೊಟ್ಟು ನಿಲ್ಲಿಸಿರುವ ಗೊಂಬೆ ಅಂತ ಕಾಣಿಸ್ತಾ ಇದೆ.

ಚಿತ್ರದಲ್ಲಿ ಒಂದು ಆಟೋ ಶೋ ರೂಮ್ ಒಳಗಡೆ ನಿಂತಿರುವುದನ್ನುನಾವು ನೋಡಬಹುದು ಅಥವಾ ಒಂದು ಗಾಡಿ ಒಳಗೆ ನಿಂತಿರುವುದನ್ನ ನಾವು ನೋಡಬಹುದು ಇದು ನನ್ನ ಹೂವೆ ಅಷ್ಟೇ ಒಂದು ಲಗೇಜ್ ಆಟೋ ಎಲ್ಲೋ ಬಣ್ಣದ ಒಂದು ಅಂದ್ರೆ ಹಳದಿ ಬಣ್ಣದ ಒಂದು ಲಗೇಜ್ ಆಟೋ ನಿಂತಿರುವುದನ್ನ ನಾವು ಈ ಚಿತ್ರದಲ್ಲಿ ನೋಡಬಹುದು.

ಚಿತ್ರದಲ್ಲಿ ಹುಡುಗರು ಫುಟ್ ಬಾಲ್ ಒಂದನ್ನ ಆಟ ಹಾಡುತಿರುವುದನ್ನ ನಾವು ನೋಡಬಹುದು ಅಲ್ಲಿ ಒಬ್ಬ ಯುವಕ ಅಥವಾ ಫೋಟೋಗ್ರಾಫರ್ ಅಂತ ಹೇಳಬಹುದು ಅಲ್ಲಿ ಒಂದು ಚೇರ್ ಮೇಲೆ ಕುಳಿತುಕೊಂಡು ಫೋಟೋವನ್ನು ಕ್ಲಿಕ್ಸ್ಟ ಇದಾರೆ.

ಒಂದು ಗುಲಾಬಿ ಬಣ್ಣ ಹಾಗು ಬಿಳಿ ಬಣ್ಣದ ಹೂಗಳನ್ನ ನಾವು ನೋಡಬಹುದು.